ಈ ದೃಶ್ಯದಲ್ಲಿ ನಾವು ಒಂದು ಮೇಲಿನಿಂದ ಜಲಪಾತದಲ್ಲಿ ಬೀಳುತ್ತಿರುವ ನೀರು ಹರಿದು ಹೋಗುತ್ತಿರುವ ನೀರನ್ನು ಗಮನಿಸಬಹುದು ಇದ್ರಲ್ಲಿ ನಾಲ್ಕು ವ್ಯಕ್ತಿಗಳು ನೀರಿನಲ್ಲಿ ಆಟವಾಡುತ್ತಿದ್ದಾರೆ.

ಈ ದೃಶ್ಯದಲ್ಲಿ ನಾವು ಹಸಿರು ಬಣ್ಣದ ಕಾಪೌಂಡ್‌ ಹಾಗೂ ಒಳಗಡೆ ಇರುವಂತಹ ಬೃಹತ್‌ ಆದ ಬಿಳಿ ಬಣ್ಣ ಹೊಡೆಯಲ್ಪಟ್ಟ ಒಂದು ಕಟ್ಟಡವನ್ನು ಗಮನಿಸಬಹುದು.

ಈ ದೃಶ್ಯದಲ್ಲಿ ನಾವು ಗಮನಿಸುವಂತಹುದು ಮದುವೆಯ ಒಂದು ದೃಶ್ಯ. ಮದುವೆ ಛತ್ರದ ಪ್ರವೇಶ ದ್ವಾರವನ್ನು ಹೂವುಗಳಿಂದ ಹಾಗೂ ವಿವಿಧ ರೀತಿಯ ಕಮಾನುಗಳಿಂದ ಅಲಂಕರಿಸಲಾಗಿದೆ.

ಅಲ್ಲಲ್ಲಿ ಪರದೆಗಳನ್ನು ಹಾಕಿ ಮದುವೆ ಗಂಡು ಮತ್ತು ಹೆಣ್ಣಿನ ದೃಶ್ಯಾವಳಿಗಳನ್ನು ತೋರಿಸಲಾಗು--